ಹಿಂಗೆ ನಮ್ಮನೆ ಎಲ್ಲ ಇದ್ ಮಾಡಿ ಜಾಗನೆಲ್ಲ ಕುಲ್ಲ ಮಾಡಿಏನು ಇರ್ಲಿಲ್ಲ ಹೂವಿನ್ ಗಿವಿನ್ಗಿಡ ಎಲ್ಲ ಈಗೆಲ್ಲ ಹೂವಿನ್ ಗಿಡ ನೆಡ್ತಿದಿನಿ ಅದ್ರಲ್ಲೂ ಒಂದೊಂದ್ ಹೂವಿನ್ ಗಿಡ ತಂದ್ ನೆಟ್ರು ಒಂದೊಂದ್ಸರಿ ಸತ್ತೋಗತ್ತೆ ಕಂಬ್ಳಿ ಹುಳ ಹಿಡಿಯತ್ತೆ ಹೂವಿನ್ ಗಿಡ ತುಂಬ ಹಾಕಬೇಕಂತ ತುಂಬ ಆಸೆ ಇವತ್ತು ನನ್ ತಂಗಿ ಮಗ ತಮ್ಮನ್ ಮಗ ಹೂವಿನ್ ಗಿಡ ತಂದಿದಾನೆ ನೀಡ್ಬೇಕು.

ತಂಗಿ ಗಂಡ ಅಂಗ್ಡಿ ಇಟ್ಟಿದ್ರು ಆ ಅಂಗಡಿ ನೋಡ್ದ್ರೆ ಬರಿ ಆ ಸಾಬಣ್ಣವ್ರು ಸಾಬ್ರು ಮಕ್ಳು ಅವ್ರಿವ್ರು ಬರದು.

ಬರಿ ಸಾಲ ತಗೊಳ್ಳೋದು ಹೋಗೋದು ಈಗ್ ಕೊಟ್ಟೆ ರಾಮಣ್ಣ ಆಗ್ ಕೊಟ್ಟೆ ರಾಮಣ್ಣ ಅಂತ ಹೋಗೋದು ಅನ್ನದ್ ದುಡ್ಡ್ ಕೊಡಲ್ಲ ಮಾಡಲ್ಲ ಸುಮ್ನೆ ಅದ್ಕೆ ನಾವ್ ಬ್ಯಾಡೇ ಬೇಡ ನೀವ್ ಅಂಗ್ಡಿನೆ ಕ್ಲೋಸ್ ಮಾಡಿ ನಿಮ್ ಕೆಲ್ಸ ನೀವ್ ಮಾಡಿ ಅಂತ ಹೇಳ್ದೆಹೆಳ್ದ್ರೆ ಕೇಳ್ತಾರ ಕೊನಿಗೂ ಕೇಳ್ಲಿಲ್--

ನಮ್ಮೂರಲ್ಲಿ ಗದ್ದೆಲ್ಲಿ ಚಿಲ್ಮೆ ಇತ್ತು ನೀರಿಂದು ಬಾಳ ಕಷ್ಟ ಅವಾಗ ಕುಡಿಯಕ್ಕೆ ಅಲ್ಲಿಂದ ಇಲ್ಲಿಗೆ ನೀರ್ ತರ್ಬೇಕಿತ್ ಗದ್ ಗದ್ದೆಗ್ ಹೋಗಿ ತರ್ತಿದ್ವಿ ಅಲ್ಲೇ ಏನಾದ್ರು ಬಟ್ಟೆ ಗಿಟ್ಟೆ ತೊಳ್ಯಕ್ ಹೋದ್ರೆ ಆಗ ಚಿಲ್ಮೆ ಮನೆ ಓನರ್ಗಳು ಗದ್ದೆದು ಯೋಹ್ ಇಲ್ಲೆಲ್ಲಾ ಗಲೀಜ್ ಮಾಡ್ಬೇಡಿ ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಅಂತ ಬಯ್ಯೋರು ಏನ್ ಮಾಡದು ಹೋಗ್ದಿರ್ ನೀರ್ ತರ್ದಿರ್ ವಿಧಿ ಇಲ್ಲ ನಮ್ಗ್ ಅಂತ ಪರಿಸ್ಥಿತಿ--

ನಮ್ಮೂರ್ ರಾಗಿ ಜೆಡ್ ಇದೆರಾಗಿ ಜೆಡ್ಡಲ್ ಮಧ್ಯ ಒಂದ್ ಹುಣ್ಸೆ ಮರ ಇದೆಆ ಹುಣ್ಸೆ ಮರಕ್ಕೆ ಜಿಂಕೆಗಳು ನಮ್ಮನೆ ಇಂದ ಹಿಂದ್ಗಡೆ ಇಂದ ಅಗ್ಳು ಹಾರಿ ಬರ್ತವೆ ಹುಣ್ಸೆ ಕಾಯ್ ತಿನ್ನಕ್ಕೆ ಅಷ್ಟೆಲ್ಲ ಮಾಡಿ ನಾವ್ ನೋಡಕ್ಕಂತ ಹೋದಾಗ ಗುಡುಗುಡುಗುಡು ಓಡ್ಹೋಗ್ತವೆಖುಷಿಯಾಗತ್ ಅವ್ ಬರೋದ್ ನೋಡ್ದ್ರೆ ಹಿಂಡ್ ಹಿಂಡೆ ಬರ್ತಾವೆ.

ಏನೇ ಬೇಕಾದ್ರೂ ನಾವ್ ತೀರ್ಥಹಳ್ಳಿಗೆ ಹೋಗ್ಬೇಕು ಒಂದ್ ಕಣ್ಣಿ ಬೆಕಾಗ್ಲಿ ಒಂದ್ ಧನ ಕಟ್ಟಕ್ ಹಗ್ಗ ಬೆಕಾಗ್ಲಿಬಾವಿ ನೀರ್ ತಗ್ಯಕ್ ಹಗ್ಗ ಬೆಕಾಗ್ಲಿ--